ಇದರ ಮುಂದೆ ಹಲವಾರು ಸುಂದರವಾದ ಗಿಡ ಮರಗಳು ಇದ್ದು ಮತ್ತು ಒಳಗಡೆ ಒಂದು ಕಾರು ನಿಂತಿದೆ .ಚಿತ್ರವು ತುಂಬಾ ಚೆನ್ನಾಗಿ--

ಇಲ್ಲಿ ನಾನಾ ರೀತಿಯ ಬಿಸ್ಕತ್ ಗಳು ಮತ್ತು ಸ್ವೀಟ್ ಗಳನ್ನು ಮಾಡಿ ಇಡಲಾಗಿದೆ.

ಈ ಒಂದು ಕಲ್ಲಿನಲ್ಲಿ ಕೆತ್ತನೆ ಮಾಡಲಾಗಿದ್ದು. ಇದರ ಒಳಗಡೆ ಜನರು ದರ್ಶನಕ್ಕೆ ಮತ್ತು ಪ್ರವಾಸ ಸ್ಥಾನವಾಗಿ ನೋಡಲು ಬರುತ್ತಾರೆ.

ಇದು ಒಂದು ಶಾಲೆಯ ಚಿತ್ರವಾಗಿತ್ತು ಇದು ತುಂಬಾ ದೊಡ್ಡದಾದ ಎರಡು ಬಿಲ್ಡಿಂಗ್ ಗಳು ಇತ್ತು ಮಧ್ಯದಲ್ಲಿ --

ಒಬ್ಬ ಮನುಷ್ಯನು ಕೆಲಸ ಮಾಡುತ್ತಿದ್ದು ಮತ್ತು ತ್ರಿವರ್ಣ ಧ್ವಜವು ಹಾರಾಡುತ್ತಿದ್ದು ಬಿಲ್ಡಿಂಗ್ ತುಂಬಾ ಚೆನ್ನಾಗಿ ಇದ್ದು ಮತ್ತು ಗಿಡಗಳು ಇದ್ದು.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ನಮಗೆ ಹಳೆಯ ಒಂದು ರಾಜರ ಕಾಲದ ಒಂದು ಕಟ್ಟಡವಾಗಿದ್ದು ಇದು ತುಂಬಾ ಈಗ ಪ್ರವಾಸಿ ಸ್ಥಳವಾಗಿದ್ದು.

ಈ ಒಂದು ಚಿತ್ರದಲ್ಲಿ ಕಾಣುವುದು ನಮಗೆ ಮುಸ್ಲಿಂ ಒಂದು ನಮಾಜ್ ಮಾಡುವಂತಹ ದೇವಸ್ಥಾನ ಅಂತನೆ ಹೇಳಬಹುದು ದೊಡ್ಡದಾದ --

ಚಿತ್ರದಲ್ಲಿ ಕಾಣಿಸಿಯೋದು ಎಎಂ. ಶೇಖ್ ಹೋಮಿಯೋಪತಿ ಅಂಡ್ ಮೆಡಿಕಲ್ ಕಾಲೇಜ್ .

ಇದು ತುಂಬಾ ಸುಂದರವಾದ್ದು ಮತ್ತುಇದರ ಮುಂದೆ ಗಿಡಗಳು ಮತ್ತು ಹಲವಾರು ರೀತಿಯ ವಿದ್ಯಾರ್ಥಿಗಳು ಒಳಗಡೆ ವಿದ್ಯಾಭ್ಯಾಸ ಮಾಡುವ ಕೇಂದ್ರವಾಗಿದೆ ಇದು.